ಮೊಜಿಲ್ಲಾ ಫೈರ್ಫಾಕ್ಸ್ ನ ಈ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಟ್ಯಾಬ್ಡ್ ಬ್ರೌಸಿಂಗ್ ಸ್ಟೋರಿಂಗ್ ಕಂಟೆಂಟ್ ಅಫ್ಲೈನ್ ಮತ್ತು ಬ್ಲಾಕಿಂಗ್ ಪಾಪ್ ಅಪ್ಸ್ ಬಗ್ಗೆ ಕಲಿಯುವೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1004 ರಲ್ಲಿ ಫೈರ್ಫಾಕ್ಸ್ ನ ವರ್ಷನ್ 70 ಅನ್ನು ಬಳಸುವೆವು
ಒಂದೇ ಬ್ರೌಸರ್ ವಿಂಡೊವಿನಲ್ಲಿ ತುಂಬಾ ವೆಬ್ ಪೇಜ್ ಗಳನ್ನು ಬೇರೆ ಬೇರೆ ಟಾಬ್ಸ್ ಗಳಲ್ಲಿ ನೋಡಲು ಮೊಜಿಲ್ಲಾ ಫೈರ್ಫಾಕ್ಸ್ ಅನುವು ಮಾಡಿಕೊಡುತ್ತದೆ
ಈ ಟ್ಯಾಬ್ಡ್ ಬ್ರೌಸಿಂಗ್ ನ ಬಹುದೊಡ್ಡ ಪ್ರಯೋಜನ ಏನಂದರೆ ಇದು ಹಲವಾರು ಬ್ರೌಸರ್ ವಿಂಡೊಗಳನ್ನು ತೆರೆಯುವ ಕೆಲಸವನ್ನು ತಪ್ಪಿಸುತ್ತದೆ
ಹೀಗಾಗಿ ಇದು ನಿಮ್ಮ ಡೆಸ್ಕ್ಟಾಪ್ ಅನ್ನು ಗೊಂದಲ ರಹಿತವಾಗಿಡುವುದರಲ್ಲಿ ಸಹಾಯ ಮಾಡುತ್ತದೆ
ಪ್ರತಿ ಟ್ಯಾಬ್ ಅದು ಪ್ರದರ್ಶಿತಗೊಂಡಾಗ ಬ್ರೌಸರ್ ನ ಪೂರ್ಣ ಪರಿಧಿಯನ್ನು ವ್ಯಾಪಿಸಿ ತೋರಿಸುತ್ತದೆ
ಇದು ತೆರೆದಿರುವ ಬ್ರೌಸರ್ ವಿಂಡೊಗಳ ಗಾತ್ರ ಮತ್ತು ಸ್ಥಾನವನ್ನು ಪ್ರತಿ ಬಾರಿ ಬದಲಾಯಿಸುವ ಅವಶ್ಯಕತೆಯನ್ನು ತೆಗೆದುಹಾಕುತ್ತದೆ
ಬಳೆಕೆದಾರ ಒಂದೇ ಬಾರಿ ತುಂಬಾ ಟ್ಯಾಬ್ಸ್ ಗಳನ್ನು ತೆರೆಯದಿದ್ದಲ್ಲಿ ಟೈಲ್ಡ್ ವಿಂಡೊ ಬ್ರೌಸಿಂಗ್ ಗಿಂತ ಟ್ಯಾಬ್ಡ್ ಬ್ರೌಸಿಂಗ್ ಕಡಿಮೆ ಮೆಮೊರಿ ಮತ್ತು ಆಪರೇಟಿಂಗ್ ಸಿಸ್ಟಮ್ ಸಂಪನ್ಮೊಲವನ್ನು ಬಳಸಿಕೊಳ್ಳುತ್ತದೆ ಉದಾಹರಣೆಗೆ ನೀವು ಒಂದು ನಿರ್ದಿಷ್ಟ ವೆಬ್ ಪೇಜ್ ನಲ್ಲಿದ್ದೀರ ಎಂದುಕೊಳ್ಳಿ ಇಲ್ಲೊಂದು ಫೈರ್ಫಾಕ್ಸ್ ಫೋರ್ ಡೆಸ್ಕ್ಟಾಪ್ ಎಂಬ ಲಿಂಕ್ ಇದೆ
ನೀವು ಈ ಲಿಂಕ್ ಅನ್ನು ಹೊಸ ಟ್ಯಾಬ್ ನಲ್ಲಿ ತೆರೆಯಬಹುದು
ಹಾಗೆ ತೆರೆಯಲು ಲಿಂಕ್ ನ ಮೇಲೆ ಬಲ ಮೌಸ್ ಬಟನ್ ಅನ್ನು ಒತ್ತಿರಿ
ಕಾಂಟೆಕ್ಸ್ಟ್ ಮೆನ್ಯುವಿನಲ್ಲಿ ಒಪೆನ್ ಲಿಂಕ್ ಇನ್ ನ್ಯೂ tab ಎಂಬಲ್ಲಿ ಒತ್ತಿರಿ
ನೀವು ಅದೇ ಬ್ರೌಸರ್ ವಿಂಡೊನಲ್ಲಿ ಪ್ರಸ್ತುತ ಇರುವ ಟ್ಯಾಬ್ನ ಬಲ ಭಾಗದಲ್ಲಿ ಒಂದು ಹೊಸ ಟ್ಯಾಬ್ ತೆರೆಯುವುದನ್ನು ಗಮನಿಸಿ
ಹೀಗೆ ನಿಮ್ಮ ವಿಂಡೊವನ್ನು ಮುಚ್ಚದೆ ಅಥವಾ ಕದಲಿಸದೆ ನೀವು ಇನ್ನೊಂದು ವೆಬ್ ಪೇಜನ್ನು ಅದೇ ವಿಂಡೊದಲ್ಲಿ ತೆರೆಯಬಹುದು
000140 000139 ಇದರ ಶಾರ್ಟ್ಕಟ್ ಕೀ CTRLT ಆಗಿದೆ
ನೀವು ಹೊಸ ಟ್ಯಾಬ್ ತೆರೆದಾಗ ಆ ಟ್ಯಾಬ್ ತಕ್ಷಣ ಸಕ್ರಿಯಗೊಳ್ಳುವುದನ್ನು ಗಮನಿಸಿ
ಈಗ ಯುಆರ್ಎಲ್ ಬಾರ್ ಗೆ ಹೋಗಿ ಮತ್ತು wwwgooglecom ಎಂದು ಟೈಪ್ ಮಾಡಿ
ಈಗ ನಿಮ್ಮಲ್ಲಿ ಪ್ರತಿಯೊಂದರಲ್ಲು ಬೇರೆ ಬೇರೆ ವೆಬ್ ಪೇಜ್ ಇರುವಂತಹ 3 ಟ್ಯಾಬ್ ಗಳಿವೆ
ನೀವು ಬಲಬದಿಯ ಕೊನೆಯ ಟ್ಯಾಬ್ನ ಬಲಗಡೆಯಲ್ಲಿರುವ ಬಟ್ಟನ್ ನನ್ನು ಒತ್ತಿಯೂ ಸಹ ಹೊಸ ಟ್ಯಾಬ್ ಅನ್ನು ತೆರೆಯಬಹುದು ನಾವು ಟ್ಯಾಬ್ ಗಳನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಕ್ರಮಬದ್ದವಾಗಿಡಬಹುದು
ಟ್ಯಾಬ್ ನ ಮೇಲೆ ಮೌಸ್ ಬಟನ್ ಅನ್ನು ಒತ್ತಿ ಹಿಡಿದು ಅದನ್ನು ನಿಮಗೆ ಬೇಕಾದೆಡೆ ಸ್ಥಾನಾಂತರಿಸಿ
ಈಗ ಮೌಸ್ ಬಟನ್ ಅನ್ನು ಬಿಡಿ
ಈಗ ಟ್ಯಾಬ್ ನೀಮಗೆ ಬೇಕಾದಲ್ಲಿ ಸ್ಥಾನಾಂತರಿತವಾಗಿದೆ
ಮೊಜಿಲ್ಲಾ ಫೈರ್ಫಾಕ್ಸ್ ನಮಗೆ ನಿರ್ವಹಿಸಲು ಬಿಡುವಂತಹ ಕೆಲವು ಬೇಸಿಕ್ ಆಪರೇಷನ್ಸ್ ಅನ್ನು ನೋಡೊಣ
ಹುಡುಕುವ ಸಾಧನವನ್ನು ಗೂಗಲ್ ಗೆ ಬದಲಾಯಿಸೋಣ
ಸರ್ಚ್ ಬಾರ್ ನಲ್ಲಿ ಇ ಮೈಲ್ ವಿಕಿಪೀಡಿಯ ಎಂದು ಟೈಪ್ ಮಾಡಿ ಸರ್ಚ್ ಬಾರ್ ನ ಬಲಕ್ಕೆ ಇರುವ ಬೂತಕನ್ನಡಿಯ ಮೇಲೆ ಒತ್ತಿರಿ
ಅದಕ್ಕೆ ಸಂಬಂಧಪಟ್ಟ ವಿಕಿಪಿಡಿಯ ಪೇಜ್ ಇದರ ಮೊದಲ ಫಲಿತಾಂಶವಾಗಿದೆ
ಲಿಂಕ್ ಮೇಲೆ ಒತ್ತಿ ಈ ಪುಟವನ್ನು ತೆರೆಯೊಣ
ಈಗ ಫೈಲ್ ಮೇಲೆ ಒತ್ತಿ ಆನಂತರ ಸೇವ್ ಪೇಜ್ ಎಎಸ್ ಮೇಲೆ ಒತ್ತಿರಿ
searchಎಚ್ಟಿಎಂಎಲ್ ಹೆಸರಲ್ಲಿ ಡೆಸ್ಕ್ಟಾಪ್ ಮೇಲೆ ಫೈಲ್ ಅನ್ನು ಸೇವ್ ಮಾಡೋಣ
ಈಗ ಫೈಲ್ ಮತ್ತು ನ್ಯೂ Tab ಮೇಲೆ ಒತ್ತಿ ಬ್ರೌಸರ್ ವಿಂಡೊದಲ್ಲಿ ಹೊಸ ಟ್ಯಾಬ್ ಅನ್ನು ತೆರೆಯೊಣ
ಈಗ ನಾವು ಸೇವ್ ಮಾಡಿದಂತಹ ಪುಟವನ್ನು ಈ ಹೊಸ ಟ್ಯಾಬ್ ವಿಂಡೊದಲ್ಲಿ ತೆರೆಯೋಣ
ಕ್ರಮವಾಗಿ ಫೈಲ್ ಮತ್ತು ಒಪೆನ್ ಫೈಲ್ ಮೇಲೆ ಒತ್ತಿರಿ
ಬ್ರೌಸ್ ಮಾಡಿ ಮತ್ತು ಸೇವ್ ಆದ ಫೈಲ್ ಅನ್ನು ತೆಗೆಯಿರಿ
ಯುಆರ್ಎಲ್ ಬಾರ್ ನಲ್ಲಿರುವ ಅಡ್ರೆಸ್ ಇಂಟರ್ನೆಟ್ ಆಡ್ರೆಸ್ ಅಲ್ಲ ಅದು ಕಂಪ್ಯೂಟರ್ ನಲ್ಲಿರುವ ಸ್ಥಳೀಯ ಜಾಗ ಎಂದು ಕಾಣುವಿರಿ
ಈಗ ನೀವು ಈ ಪುಟವನ್ನು ನೀವು ಆಫ್ಲೈನ್ ಆಗಿದ್ದರೂ ಕೂಡಾ ಓದಬಹುದು
ಪಾಪ್ ಅಪ್ಸ್ ಅಂದರೆ ನಿಮ್ಮ ಅನುಮತಿ ಇಲ್ಲದೇ ಯಾಂತ್ರಿಕವಾಗಿ ಕಾಣಿಸಿಕೊಳ್ಳುವ ವಿಂಡೊಗಳು
ಫೈರ್ಫಾಕ್ಸ್ ನಮಗೆ ಪ್ರೆಫರೆನ್ಸಸ್ ವಿಂಡೋ ನ ಒಳಗಿರುವ ಕಾಂಟೆಂಟ್ tab ನ ಮೂಲಕ ಪಾಪ್ ಅಪ್ಸ್ ಮತ್ತು ಪಾಪ್ ಅಂಡರ್ಸ್ ಗಳನ್ನು ನಿಯಂತ್ರಿಸುವುದಕ್ಕೆ ಅನುವು ಮಾಡಿಕೊಡುತ್ತದೆ
ವಿಂಡೋಸ್ ನಲ್ಲಿ ಇದು ಆಪ್ಷನ್ಸ್ ವಿಂಡೋ ನ ಒಳಗಿರುತ್ತದೆ
ಪಾಪ್ ಅಪ್ ನಿರ್ಬಂಧವು ಪೂರ್ವನಿಯೋಜಿತವಾಗಿ ಆನ್ ಆಗಿರುತ್ತದೆ
ಎಡಿಟ್ ಮತ್ತು ಪ್ರೆಫರೆನ್ಸಸ್ ಮೇಲೆ ಒತ್ತಿರಿ
ವಿಂಡೊಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ಮತ್ತು ಆಪ್ಷನ್ಸ್ ಮೇಲೆ ಒತ್ತಿರಿ
ಕಾಂಟೆಂಟ್ ಟ್ಯಾಬ್ ನಲ್ಲಿ ಮೊದಲ ಆಯ್ಕೆಯಾದ ಬ್ಲಾಕ್ pop ಅಪ್ ವಿಂಡೋಸ್ ಪೂರ್ವನಿಯೋಜಿತವಾಗಿ ಗುರುತಿಸಿರುತ್ತದೆ
ಇಲ್ಲದಿದ್ದಲ್ಲಿ ದಯವಿಟ್ಟು ಈ ಆಪ್ಷನ್ ಮೇಲೆ ಗುರುತನ್ನು ಹಾಕಿ
ಡಯಲಾಗ್ ಬಾಕ್ಸ್ ನ ವಿವಿಧ ಆಯ್ಕೆಗಳ ಬಗ್ಗೆ ಇನ್ನೊಂದು ಟ್ಯುಟೋರಿಯಲ್ ನಲ್ಲಿ ಚರ್ಚಿಸಲಾಗುತ್ತದೆ
ಕ್ಲೋಸ್ ಬಟ್ಟನ್ ಮೇಲೆ ಒತ್ತಿರಿ
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ತಲುಪಿದೆವು
ಇಲ್ಲಿ ನಾವು ಕಲಿತ ವಿಷಯಗಳ ಲಘು ಸಾರಾಂಶವನ್ನು ನೋಡೋಣ
ಟ್ಯಾಬ್ಡ್ ಬ್ರೌಸಿಂಗ್ ಸ್ಟೊರಿಂಗ್ ಕಂಟೆಂಟ್ ಆಫ್ಲೈನ್ ಮತ್ತು ಬ್ಲಾಕಿಂಗ್ ಪಾಪ್ ಅಪ್ಸ್ ಈ ಅಭ್ಯಾಸಗಳನ್ನು ಮಾಡಲು ಪ್ರಯತ್ನಿಸಿ
ಹೊಸ ಟ್ಯಾಬ್ ಅನ್ನು ತೆಗೆಯಿರಿ
ಹುಡುಕುವ ಸಾಧಕವನ್ನು ಗೂಗಲ್ ಗೆ ಬದಲಾಯಿಸಿ
ಥೆ ಹಿಸ್ಟರಿ ಒಎಫ್ ಇಮೇಲ್ ಅನ್ನು ಹುಡುಕಿ
ಮೊದಲ ಫಲಿತಾಂಶವನ್ನು ಸೇವ್ ಮಾಡಿ ಮತ್ತು ಅದನ್ನು ಹೊಸ ಟ್ಯಾಬ್ ನಲ್ಲಿ ಪರೋಕ್ಷವಾಗಿ ನೋಡಲು ಆಗುವಂತಹ ಡಾಕ್ಯುಮೆಂಟ್ ಆಗಿ ತೆಗೆಯಿರಿ
ಹುಡುಕುವ ಸಾಧಕವನ್ನು bingಗೆ ಬದಲಾಯಿಸಿ
ಮತ್ತೆ ಥೆ ಹಿಸ್ಟರಿ ಒಎಫ್ ಇಮೇಲ್ ಅನ್ನು ಹುಡುಕಿ
ಹಿಸ್ಟರಿ ಒಎಫ್ ಇಮೇಲ್ ಆ್ಯಂಪ್ ರೇ ಟಾಮ್ಲಿನ್ಸನ್ ಎಂಬ ಲಿಂಕ್ ಅನ್ನು ಸೇವ್ ಮಾಡಿ ಮತ್ತು ಅದನ್ನು ಹೊಸ ಟ್ಯಾಬ್ ನಲ್ಲಿ ಪರೋಕ್ಷವಾಗಿ ನೋಡುಲು ಆಗುವಂತಹ ಡಾಕ್ಯುಮೆಂಟ್ ಆಗಿ ತೆಗೆಯಿರಿ
httpspoken tutorialorgWhat is a Spoken Tutorial ಈ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮ ಬಳಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠವು ದೇಸೀ ಕ್ರ್ಯೂ ಸೊಲ್ಯುಶನ್ಸ್ ನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ
ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು